ಬ್ಲೆಂಡರ್ ನ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನಲ್ಲಿಯ ಪ್ರಾಪರ್ಟೀಸ್ ವಿಂಡೋ ಕುರಿತು ಆಗಿದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ಅನ್ನು ನೋಡಿದ ಮೇಲೆ ಪ್ರಾಪರ್ಟೀಸ್ ವಿಂಡೋ ಎಂದರೇನು ಪ್ರಾಪರ್ಟೀಸ್ ವಿಂಡೋದಲ್ಲಿ ಮೆಟೀರಿಯಲ್ ಪ್ಯಾನಲ್ ಎಂದರೇನು160 ಮತ್ತು ಪ್ರಾಪರ್ಟೀಸ್ ವಿಂಡೋದ ಮೆಟೀರಿಯಲ್ ಪ್ಯಾನಲ್ ನಲ್ಲಿ ಇರುವ ವಿವಿಧ ಸೆಟ್ಟಿಂಗ್ ಗಳು ಮುಂತಾದವುಗಳ ಬಗೆಗೆ ನಾವು ಕಲಿಯುವೆವು
ಬ್ಲೆಂಡರ್ ಇಂಟರ್ಫೇಸ್ ನ ಮೂಲ ಅಂಶಗಳನ್ನು ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲವಾದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಥೆ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ಡಿಸ್ಕ್ರಿಪ್ಶನ್ ಆಫ್ ದ ಬ್ಲೆಂಡರ್ ಇಂಟರ್ಫೇಸ್ ಎನ್ನುವುದನ್ನು ನೋಡಿರಿ
ಈ ಪ್ರಾಪರ್ಟೀಸ್ ವಿಂಡೋ ಎನ್ನುವುದು ನಮ್ಮ ಸ್ಕ್ರೀನ್ ನ ಬಲಬದಿಗೆ ಇರುತ್ತದೆ
ಪ್ರಾಪರ್ಟೀಸ್ ವಿಂಡೋದ ಮೊದಲಿನ ಪ್ಯಾನಲ್ ಗಳು ಹಾಗೂ ಅವುಗಳ ಸೆಟ್ಟಿಂಗ್ ಗಳನ್ನು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ
ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಮುಂದಿನ ಪ್ಯಾನಲ್ ಅನ್ನು ನಾವು ನೋಡೋಣ
ಮೊದಲು ಉತ್ತಮ ವೀಕ್ಷಣೆ ಮತ್ತು ಗ್ರಹಿಕೆಗಳಿಗಾಗಿ ನಮ್ಮ ಪ್ರಾಪರ್ಟೀಸ್ ವಿಂಡೋವನ್ನು ನಾವು ರಿಸೈಜ್ ಮಾಡಲೇಬೇಕು
ಪ್ರಾಪರ್ಟೀಸ್ ವಿಂಡೋದ ಎಡ ಅಂಚಿನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿಯಿರಿ ಮತ್ತು ಎಡಗಡೆಗೆ ಎಳೆಯಿರಿ
ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಆಯ್ಕೆಗಳನ್ನು ಈಗ ಹೆಚ್ಚು ಸ್ಪಷ್ಟವಾಗಿ ನಾವು ನೋಡಬಹುದು
ಬ್ಲೆಂಡರ್ ನ ವಿಂಡೋ ಗಳನ್ನು ಹೇಗೆ ರಿಸೈಜ್ ಮಾಡುವದೆಂದು ತಿಳಿಯಲು ಹೌ ಟಿಒ ಚಂಗೆ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಹೌ ಟು ಚೇಂಜ್ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಎನ್ನುವ ನಮ್ಮ ಟ್ಯುಟೋರಿಯಲ್ ನೋಡಿರಿ
ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿಗೆ ಹೋಗಿರಿ
ಪ್ರಾಪರ್ಟೀಸ್ ವಿಂಡೋದ ಮೇಲಿನ ಸಾಲಿನಲ್ಲಿರುವ ಸ್ಫಿಯರ್ ಐಕಾನ್ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಮೆಟೀರಿಯಲ್ ಪ್ಯಾನಲ್ ಆಗಿದೆ
ಇಲ್ಲಿ ನಾವು ಆಕ್ಟಿವ್ ಒಬ್ಜೆಕ್ಟ್ ಗೆ ಮೆಟೀರಿಯಲ್ ಅನ್ನು ಸೇರಿಸಬಹುದಾಗಿದೆ
ಡೀಫಾಲ್ಟ್ ಆಗಿ ಕ್ಯೂಬ್ ಗೆ ಒಂದು ಸ್ಟಾಂಡರ್ಡ್ ಮೆಟೀರಿಯಲ್ ಸೇರಿಸಲ್ಪಟ್ಟಿದೆ
ಈ ಮೆಟೀರಿಯಲ್ ಬ್ಲೂ ಬಣ್ಣದಲ್ಲಿ ಹೈಲೈಟ್ ಮಾಡಿರುವ ಮೆಟೀರಿಯಲ್ ಸ್ಲಾಟ್ ನ ಭಾಗವಾಗಿದೆ
ಹೊಸದೊಂದು ಮೆಟೀರಿಯಲ್ ಸ್ಲಾಟ್ ಅನ್ನು ಸೇರಿಸಲು ಮೆಟೀರಿಯಲ್ ಪ್ಯಾನಲ್ ನ ಮೇಲ್ಗಡೆ ಬಲಮೂಲೆಯಲ್ಲಿರುವ ಪ್ಲಸ್ ಸೈನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಹೊಸದೊಂದು ಮೆಟೀರಿಯಲ್ ಅನ್ನು ಸೇರಿಸಲು ನ್ಯೂ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಡೀಫಾಲ್ಟ್ ಆಗಿ ಎಲ್ಲ ಹೊಸ ಮೆಟೀರಿಯಲ್ ಗಳು ಮೂಲ ಸೆಟ್ಟಿಂಗ್ ಗಳೊಂದಿಗೆ ಸೇರಿಸಲ್ಪಟ್ಟಿವೆ
ಹೊಸ ಮೆಟೀರಿಯಲ್ ಸ್ಲಾಟ್ ಅನ್ನು ತೆಗೆದುಹಾಕಲು ಪ್ಲಸ್ ಸೈನ್ ನ ಕೆಳಗಿರುವ ಮೈನಸ್ ಸೈನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಾವು ನಮ್ಮ ಮೊದಲಿನ ಮೆಟೀರಿಯಲ್ ಗೆ ಹಿಂತಿರುಗಿದ್ದೇವೆ
ನಾವು ಇದನ್ನು ವೈಟ್ ಎಂದು ಮರುಹೆಸರಿಸೋಣ
ಮೆಟೀರಿಯಲ್ ಸ್ಲಾಟ್ ಬಾಕ್ಸ್ ಮತ್ತು ಪ್ರಿವ್ಯೂ ವಿಂಡೋದ ನಡುವೆ ಇರುವ ಇದ್ ನೇಮ್ ಬಾರ್ ನಲ್ಲಿ ಮೆಟೀರಿಯಲ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ ವೈಟ್ ಎಂದು ಟೈಪ್ ಮಾಡಿರಿ ಮತ್ತು Enter ಕೀಯನ್ನು ಒತ್ತಿರಿ
ಮೆಟೀರಿಯಲ್ ಮತ್ತು ಮೆಟೀರಿಯಲ್ ಸ್ಲಾಟ್ ಎರಡರಲ್ಲಿಯೂ ಹೆಸರುಗಳು ವೈಟ್ ಎಂದು ಬದಲಾಗಿವೆ
ಮೆಟೀರಿಯಲ್ ಸ್ಲಾಟ್ ಅನ್ನು ಸೇರಿಸದೆಯೇ ನಾವು ಒಂದು ಹೊಸ ಮೆಟೀರಿಯಲ್ ಅನ್ನು ಸಹ ಸೇರಿಸಬಹುದು
ಮೆಟೀರಿಯಲ್ ಇದ್ ನೇಮ್ ಬಾರ್ ನ ಬಲಗಡೆಯಲ್ಲಿರುವ ಪ್ಲಸ್ ಸೈನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಮೆಟೀರಿಯಲ್ ಸ್ಲಾಟ್ ಗೆ ಒಂದು ಹೊಸ ಮೆಟೀರಿಯಲ್ ಸೇರಿಸಲ್ಪಟ್ಟಿದೆ
ಇದನ್ನು ರೆಡ್ ಎಂದು ಮರುಹೆಸರಿಸಿರಿ
ನೀವು ಊಹಿಸಿದ್ದೀರಿ
ನಾವು ಈ ಮೆಟೀರಿಯಲ್ ನ ಬಣ್ಣವನ್ನು ಬಿಳಿಯಿಂದ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತಿದ್ದೇವೆ
ಆದರೆ ಮೊದಲು ನಾವು ಮೆಟೀರಿಯಲ್ ಇದ್ ನೇಮ್ ಬಾರ್ ನ ಕೆಳಗೆ ಇರುವ ಬಟನ್ ಗಳ ಸಾಲಿನ ಕಡೆಗೆ ಒಮ್ಮೆ ನೋಡೋಣ
ಸರ್ಫೇಸ್ ಎನ್ನುವುದು ಆಕ್ಟಿವ್ ಒಬ್ಜೆಕ್ಟ್ ನ ಮೆಟೀರಿಯಲ್ ಅನ್ನು ಅದರ ಹೊರಮೈಯ ಹಾಗೆ ರೆಂಡರ್ ಮಾಡುತ್ತದೆ
ಇದು ಬ್ಲೆಂಡರ್ ನಲ್ಲಿ ಡೀಫಾಲ್ಟ್ ರೆಂಡರ್ ಮೆಟೀರಿಯಲ್ ಆಗಿದೆ
ವೈರ್ ಎನ್ನುವುದು ಮೆಟೀರಿಯಲ್ ಅನ್ನು ಒಬ್ಜೆಕ್ಟ್ ನ ಬಹುಭುಜಾಕೃತಿಗಳ ಅಂಚುಗಳನ್ನು ಮಾತ್ರ ತೋರಿಸುವ ತಂತಿಯ ಜಾಲರಿಯ ಹಾಗೆ ರೆಂಡರ್ ಮಾಡುತ್ತದೆ
ಇದು ಮಾಡೆಲಿಂಗ್ ಮತ್ತು ರೆಂಡರಿಂಗ್ ಗಳ ಸಮಯವನ್ನು ಉಳಿಸುವ ಒಂದು ಉಪಯುಕ್ತ ಟೂಲ್ ಆಗಿದೆ
ವೈಯರ್ಡ್ ಮೆಶ್ ಎಡ್ಜಸ್ ಮತ್ತು ಪಾಲಿಗನ್ಗಳನ್ನು ಕುರಿತು ಬ್ಲೆಂಡರ್ ನಲ್ಲಿ ಮಾಡೆಲಿಂಗ್ ನ ಬಗೆಗೆ ಇರುವ ಹೆಚ್ಚು ಮುಂದುವರಿದ ಟ್ಯುಟೋರಿಯಲ್ ಗಳಲ್ಲಿ ನಾವು ವಿವರವಾಗಿ ಕಲಿಯುವೆವು
ವಾಲ್ಯೂಮ್ ಎನ್ನುವುದು ಮೆಟೀರಿಯಲ್ ಅನ್ನು ಆಕ್ಟಿವ್ ಒಬ್ಜೆಕ್ಟ್ ನ ಸಂಪೂರ್ಣ ಗಾತ್ರದಂತೆ ರೆಂಡರ್ ಮಾಡುತ್ತದೆ
ಇದರ ಮೆಟೀರಿಯಲ್ ಸೆಟ್ಟಿಂಗ್ ಗಳು ಸರ್ಫೇಸ್ ಹಾಗೂ ವೈಯರ್ ಗಳ ಸೆಟ್ಟಿಂಗ್ ಗಳಿಗಿಂತ ವಿಭಿನ್ನವಾಗಿವೆ
ನಂತರದ ಟ್ಯುಟೋರಿಯಲ್ ಗಳಲ್ಲಿ ನಾವು ವಾಲ್ಯೂಮ್ ಮೆಟೀರಿಯಲ್ ಅನ್ನು ಬಳಸುವಾಗ ಈ ಸೆಟ್ಟಿಂಗ್ ಗಳನ್ನು ವಿವರವಾಗಿ ನೋಡುವೆವು
ಹಾಲೋ ಹ್ಯಾಲೋ ಎನ್ನುವುದು ಮೆಟೀರಿಯಲ್ ಅನ್ನು ಆಕ್ಟಿವ್ ಒಬ್ಜೆಕ್ಟ್ ನ ಸುತ್ತಲೂ ಹ್ಯಾಲೊ ಕಣಗಳಂತೆ ರೆಂಡರ್ ಮಾಡುತ್ತದೆ
ಮತ್ತೆ ಮೆಟೀರಿಯಲ್ ಸೆಟ್ಟಿಂಗ್ ಗಳು ಬದಲಾಗಿವೆ
ನಂತರದ ಟ್ಯುಟೋರಿಯಲ್ ಗಳಲ್ಲಿ ನಾವು ಹ್ಯಾಲೊ ಮೆಟೀರಿಯಲ್ ಅನ್ನು ಬಳಸುವಾಗ ಈ ಸೆಟ್ಟಿಂಗ್ ಗಳನ್ನು ವಿವರವಾಗಿ ನೋಡುವೆವು
ಇವುಗಳಲ್ಲಿ ಯಾವ ಆಯ್ಕೆಯೂ 3ದ್ ವ್ಯೂನಲ್ಲಿ ಕಾಣಿಸುತ್ತಿಲ್ಲ ಎನ್ನುವುದನ್ನು ಗಮನಿಸಿರಿ
ಅದು ಏಕೆಂದರೆ ಇವುಗಳನ್ನು ರೆಂಡರ್ ಡಿಸ್ಪ್ಲೇನಲ್ಲಿ ಮಾತ್ರ ನೋಡಬಹುದು
ರೆಂಡರ್ ಡಿಸ್ಪ್ಲೇ ಬಗೆಗೆ ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ ಪ್ರಾಪರ್ಟೀಸ್ ಪಾರ್ಟ್ 1 ಟೈಪ್ಸ್ ಆಫ್ ವಿಂಡೋಸ್ ಪ್ರಾಪರ್ಟೀಸ್ ಪಾರ್ಟ್1 ಎನ್ನುವ ಟ್ಯುಟೋರಿಯಲ್ ಅನ್ನು ನೋಡಿರಿ
ಸರ್ಫೇಸ್ ಎನ್ನುವಲ್ಲಿಗೆ ಹಿಂದಿರುಗಿರಿ
ಸರ್ಫೇಸ್ ಮೆಟೀರಿಯಲ್ ಗಾಗಿ ಸೆಟ್ಟಿಂಗ್ ಗಳನ್ನು ನಾವು ನೋಡುವೆವು
ಕೆಳಗಿರುವದು ರೆಂಡರ್ ಆದ ಮೆಟೀರಿಯಲ್ ನ ಪ್ರಿವ್ಯೂಅನ್ನು ತೋರಿಸುವ ಪ್ರಿವ್ಯೂ ವಿಂಡೋ ಆಗಿದೆ
ಬಲಗಡೆಗೆ ವಿಭಿನ್ನ ಪ್ರಿವ್ಯೂ ಆಯ್ಕೆಗಳಿಗಾಗಿ ಬಟನ್ ಗಳ ಕಾಲಮ್ ಒಂದು ಇರುತ್ತದೆ
ಪ್ಲೇನ್ ಸ್ಫಿಯರ್ ಕ್ಯೂಬ್ ಮಂಕಿ ಹೇರ್ ಮತ್ತು ಸ್ಕೈ
ಈಗ ನಾವು ನಮ್ಮ ಮೆಟೀರಿಯಲ್ ನ ಬಣ್ಣವನ್ನು ಬಿಳಿಯಿಂದ ಕೆಂಪು ಬಣ್ಣಕ್ಕೆ ಬದಲಾಯಿಸೋಣ
ಡಿಫ್ಯೂಸ್ ಎನ್ನುವಲ್ಲಿಗೆ ಹೋಗಿರಿ
ಡಿಫ್ಯೂಸ್ ನ ಕೆಳಗಿರುವ ವೈಟ್ ಬಾರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಒಂದು ಕಲರ್ ಮೆನ್ಯು ಕಾಣಿಸುತ್ತದೆ
ಈ ಮೆನ್ಯುವಿನಿಂದ ನಮಗೆ ಬೇಕಾದ ಯಾವುದೇ ಬಣ್ಣವನ್ನು ಆರಿಸಿಕೊಳ್ಳಬಹುದು
ನಾನು ಕೆಂಪು ಬಣ್ಣವನ್ನು ಆರಿಸಿಕೊಳ್ಳುತ್ತಿದ್ದೇನೆ
ಬಣ್ಣದ ವರ್ತುಲದ ಕೇಂದ್ರದಲ್ಲಿರುವ ವೈಟ್ ಡಾಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿಯಿರಿ
ನಿಮ್ಮ ಮೌಸ್ ಅನ್ನು ವರ್ತುಲದ ಕೆಂಪುವಲಯದತ್ತ ಎಳೆಯಿರಿ
3ದ್ ವ್ಯೂನಲ್ಲಿ ಮತ್ತು ಮೆಟೀರಿಯಲ್ ಪ್ಯಾನಲ್ ನ ಪ್ರಿವ್ಯೂ ವಿಂಡೋದಲ್ಲಿ ಕ್ಯೂಬ್ ನ ಬಣ್ಣವು ಬಿಳಿಯಿಂದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ
ಇನ್ನೊಂದು ವಿಧವೆಂದರೆ - ಮತ್ತೊಮ್ಮೆ ಡಿಫ್ಯೂಸ್ ನ ಕೆಳಗಿರುವ ರೆಡ್ ಬಾರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಬಣ್ಣದ ವರ್ತುಲದ ಕೆಳಗೆ ರ್ G ಮತ್ತು B ಎನ್ನುವ ಮೂರು ಬಾರ್ ಗಳು ನಿಮಗೆ ಕಾಣುತ್ತಿವೆಯೇ
R ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ 1 ಅನ್ನು ಟೈಪ್ ಮಾಡಿ Enter ಕೀಯನ್ನು ಒತ್ತಿರಿ
G ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ 0 ಅನ್ನು ಟೈಪ್ ಮಾಡಿ Enter ಕೀಯನ್ನು ಒತ್ತಿರಿ
B ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ 0 ಅನ್ನು ಟೈಪ್ ಮಾಡಿ Enter ಕೀಯನ್ನು ಒತ್ತಿರಿ
ಈಗ ಕ್ಯೂಬ್ ನ ಬಣ್ಣವು ಪರಿಪೂರ್ಣ ಕೆಂಪಾಗಿದೆ
ಹೀಗೆಯೇ ಸ್ಪೆಕ್ಯುಲರ್ ಎನ್ನುವುದರ ಕೆಳಗಿರುವ ವೈಟ್ ಬಾರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಕಲರ್ ಮೆನ್ಯುನಲ್ಲಿರುವ ಯಾವುದೇ ಬಣ್ಣವನ್ನು ಆಯ್ಕೆಮಾಡಿರಿ
ನಾನು ಹಸಿರು ಬಣ್ಣವನ್ನು ಆರಿಸಿಕೊಳ್ಳುತ್ತಿದ್ದೇನೆ
ಹಾಗೆಯೇ ಕ್ಯೂಬ್ ನ ಮೇಲಿನ ಹೊಳಪು ಬಿಳಿ ಬಣ್ಣದಿಂದ ತಿಳಿ ಹಸಿರು ಬಣ್ಣಕ್ಕೆ ಬದಲಾಯಿಸಿದ್ದನ್ನು ನೋಡಿರಿ
ಈಗ ನಾನು ವೈಟ್ ಮೆಟೀರಿಯಲ್ ಅನ್ನು ಮತ್ತೆ ಬಳಸಬೇಕಾಗಿದ್ದರೆ
ನಾನು ಅದನ್ನು ಹೇಗೆ ಮರಳಿ ಪಡೆಯುತ್ತೇನೆ
ಮೆಟೀರಿಯಲ್ ಎನ್ನುವುದರ ಇದ್ ನೇಮ್ ಬಾರ್ ಗೆ ಹೋಗಿರಿ
ಇಲ್ಲಿ ನೇಮ್ ಬಾರ್ ನ ಎಡಗಡೆಗೆ ಇನ್ನೊಂದು ಸ್ಫಿಯರ್ ಐಕಾನ್ ಇರುತ್ತದೆ
ಸ್ಫಿಯರ್ ಐಕಾನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಮೆಟೀರಿಯಲ್ ನ ಮೆನ್ಯು ಆಗಿದೆ
ಸೀನ್ ನಲ್ಲಿ ಬಳಸಿದ ಎಲ್ಲ ಮೆಟೀರಿಯಲ್ ಗಳು ಇಲ್ಲಿ ಲಿಸ್ಟ್ ಮಾಡಲ್ಪಟ್ಟಿವೆ
ಸಧ್ಯಕ್ಕೆ ಎರಡು ಮೆಟೀರಿಯಲ್ ಗಳನ್ನು ಮಾತ್ರ ತೋರಿಸಲಾಗುತ್ತಿದೆ ರೆಡ್ ಮತ್ತು ವೈಟ್
ವೈಟ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಮತ್ತೊಮ್ಮೆ ಕ್ಯೂಬ್ ಕೆಂಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಬದಲಾಯಿಸಿದೆ
ಡಿಫ್ಯೂಸ್ ಮತ್ತು ಸ್ಪೆಕ್ಯುಲರ್ ಎನ್ನುವ ಈ ಎರಡೂ ಬಾರ್ ಗಳ ಕೆಳಗೆ ಇಂಟೆನ್ಸಿಟಿ ಎನ್ನುವ ಬಾರ್ ಗಳಿವೆ
ಡೀಫಾಲ್ಟ್ ಆಗಿ ಡಿಫ್ಯೂಸ್ ಎನ್ನುವುದಕ್ಕೆ ಇಂಟೆನ್ಸಿಟಿ ಯು 08 ಮತ್ತು ಸ್ಪೆಕ್ಯುಲರ್ ಎನ್ನುವುದಕ್ಕೆ 05 ಆಗಿದೆ
ಮೆಟೀರಿಯಲ್ ಗೆ ಬೇಕಾದ ಫಿನಿಶ್ ಗೆ ಅನುಸಾರವಾಗಿ ಇವುಗಳನ್ನು ಬದಲಾಯಿಸಬಹುದು
ಮ್ಯಾಟ್ ಫಿನಿಶ್ ಎಂದರೆ ಡಿಫ್ಯೂಸ್ ಮತ್ತು ಸ್ಪೆಕ್ಯುಲರ್ ಇವುಗಳೆರಡರ ಇಂಟೆನ್ಸಿಟಿ ಯು ಕಡಿಮೆ ಆಗಿರುವುದು
ಉದಾಹರಣೆಗೆ ನೈಸರ್ಗಿಕ ಮರದ ವಸ್ತುವು ಮ್ಯಾಟ್ ಫಿನಿಶ್ ಅನ್ನು ಹೊಂದಿರುವುದು
ಡಿಫ್ಯೂಸ್ ಮತ್ತು ಸ್ಪೆಕ್ಯುಲರ್ ಇವುಗಳೆರಡರ ಇಂಟೆನ್ಸಿಟಿ ಯ ಆಧಿಕ್ಯತೆ ಎಲ್ಲಿರುವುದೋ ಅದನ್ನು ಗ್ಲಾಸೀ ಫಿನಿಶ್ ಎನ್ನುವರು
ಉದಾಹರಣೆಗೆ ಕಾರಿನ ಪೇಂಟ್ ನ ಮೆಟೀರಿಯಲ್ ಗ್ಲಾಸೀ ಫಿನಿಶ್ ಅನ್ನು ಹೊಂದಿದೆ
ಬ್ಲೆಂಡರ್ನಲ್ಲಿ ಡೀಫಾಲ್ಟ್ ಆಗಿ ಲ್ಯಾಂಬರ್ಟ್ ಎನ್ನುವುದು ಡಿಫ್ಯೂಸ್ ಗಾಗಿ ಶೇಡರ್ ಆಗಿದೆ
ಲ್ಯಾಂಬರ್ಟ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಡಿಫ್ಯೂಸ್ ನ ಶೇಡರ್ ಮೆನ್ಯು ಆಗಿದೆ
ಇಲ್ಲಿ ನಾವು ಫ್ರೆಸ್ನೆಲ್ ಫ್ರೆಸ್ನಲ್ ಮಿನ್ನಾರ್ಟ್ ಮಿನ್ನಿಯರ್ಟ್ ಟೂನ್ ಟೂನ್ oren ನಯಾರ್ ಓರೆನ್ ನೇಯರ್ ಮತ್ತು ಲ್ಯಾಂಬರ್ಟ್ ಲ್ಯಾಂಬರ್ಟ್ ಇತ್ಯಾದಿಗಳಿಂದ ನಮಗೆ ಬೇಕಾದ ಶೇಡರ್ ಅನ್ನು ಆರಿಸಿಕೊಳ್ಳಬಹುದು
ಇಂಟೆನ್ಸಿಟೀಯಂತೆ ಶೇಡರ್ ಗಳು ಸಹ ವಿವಿಧ ರೀತಿಯ ಮೆಟೀರಿಯಲ್ ಗಳಿಗೆ ವಿಭಿನ್ನವಾಗಿರುತ್ತವೆ
ಉದಾಹರಣೆಗೆ ಗಾಜಿನ ಮೆಟೀರಿಯಲ್ ಫ್ರೆಸ್ನೆಲ್ ಎನ್ನುವ ಶೇಡರ್ ಅನ್ನು ಬಳಸುವುದು
ಹೀಗೆಯೇ ಬ್ಲೆಂಡರ್ ನಲ್ಲಿ ಕುಕ್ಟರ್ ಕುಕ್ಟೋರ್ ಎನ್ನುವುದು ಸ್ಪೆಕ್ಯುಲರ್ ಗಾಗಿ ಇರುವ ಡೀಫಾಲ್ಟ್ ಶೇಡರ್ ಆಗಿದೆ
ಕುಕ್ಟರ್ ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇದು ಸ್ಪೆಕ್ಯುಲರ್ ದ ಶೇಡರ್ ಮೆನ್ಯು ಆಗಿದೆ
ಬ್ಲಿನ್ ಬ್ಲಿನ್ ಮತ್ತು ಫೋಂಗ್ ಫೋಂಗ್ ಇವೆರಡೂ ಬಹಳ ಸಾಮಾನ್ಯವಾದ ಸ್ಪೆಕ್ಯುಲರ್ ಶೇಡರ್ ಗಳಾಗಿದ್ದು 90 ಮೆಟೀರಿಯಲ್ ಗಳಲ್ಲಿ ಬಳಸಲ್ಪಡುತ್ತವೆ
ಹಾರ್ಡ್ನೆಸ್ ಎನ್ನುವುದು ಒಬ್ಜೆಕ್ಟ್ ನ ಸ್ಪೆಕ್ಯುಲ್ಯಾರಿಟೀ ಅಥವಾ ಹೊಳಪಿನ ಹರಡುವಿಕೆಯನ್ನು ನಿರ್ಧರಿಸುತ್ತದೆ
ಹಾರ್ಡ್ನೆಸ್ 50 ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ 100 ಅನ್ನು ಟೈಪ್ ಮಾಡಿರಿ ಹಾಗೂ Enter ಕೀಯನ್ನು ಒತ್ತಿರಿ
ಸ್ಪೆಕ್ಯುಲರ್ ಏರಿಯಾ ಪ್ರಿವ್ಯೂ ಸ್ಫಿಯರ್ ನ ಮೇಲೆ ಒಂದು ಚಿಕ್ಕ ವರ್ತುಲವಾಗಿ ಕುಗ್ಗುತ್ತದೆ
ಮತ್ತೊಮ್ಮೆ ಹಾರ್ಡ್ನೆಸ್ 100 ಎನ್ನುವುದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ನ ಮೇಲೆ 10 ಅನ್ನು ಟೈಪ್ ಮಾಡಿರಿ ಹಾಗೂ Enter ಕೀಯನ್ನು ಒತ್ತಿರಿ
ಈಗ ಸ್ಪೆಕ್ಯುಲರ್ ಏರಿಯಾ ದೊಡ್ಡದಾಗುತ್ತದೆ ಮತ್ತು ಪ್ರಿವ್ಯೂ ಸ್ಫಿಯರ್ ನ ಮೇಲೆ ಹರಡಿಕೊಳ್ಳುತ್ತದೆ
ಹೀಗೆ ಇವುಗಳು ಮೆಟೀರಿಯಲ್ ಪ್ಯಾನಲ್ ನ ಮೂಲ ಸೆಟ್ಟಿಂಗ್ ಗಳಾಗಿವೆ
ಉಳಿದ ಸೆಟ್ಟಿಂಗ್ ಗಳನ್ನು ನಂತರದ ಟ್ಯುಟೋರಿಯಲ್ ಗಳಲ್ಲಿ ವಿವರಿಸಲಾಗುವುದು
ಈಗ ನೀವು ಮುಂದುವರಿದು ಒಂದು ಹೊಸ ಫೈಲನ್ನು ಕ್ರಿಯೇಟ್ ಮಾಡಬಹುದು ಕ್ಯೂಬ್ ಗೆ ಒಂದು ಹೊಸ ಮೆಟೀರಿಯಲ್ ಅನ್ನು ಸೇರಿಸಿರಿ ಮತ್ತು ಅದರ ಬಣ್ಣ ಹಾಗೂ ಹೆಸರನ್ನು ಬ್ಲೂ ಎಂದು ಬದಲಾಯಿಸಿರಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು